ಎಲ್ಲಾರು ಸೇರತೇವಿ, ಆಮೇಲೆ ಯಾರಾರು ಊರಿಂದ ಬಂದಿರ್ತಾರೆ ಅವರ್ ಕೂಡಾ ನೋಡ್ತಿರ್ತಾರೆ ಅಲ್ಲಾ ನಿಮ್ ಗೆಳತಿಯರ ಬಳಗ ಚನ್ನಾಗಿದೇ. ನಾವು ಬರತೇವಿ ಅಂತ ಹೇಳತಾರೆ. ಅವಾಗೆಲ್ಲ ಅಂತಾಕ್ಷರಿ ಕಟಕೋಂತೇವಿ ಮಕ್ಕಳಿಗೆಲ್ಲಾ ಆಟ ಆಡಸತೇವಿ, ಹೊಸ ಹೊಸ ತರಾ ಆಟ ಅಡ್ಸ್ಟೀವಿ, ಆಮೇಲ ಎಲ್ಲಾ. ಎಲ್ಲಾ ತರನೂ ಎಲ್ಲಾ ತರ ಖುಷಿ ಖುಷಿಯಾಗಿ ಇರತೇವಿ, ಮನೇಲ ಬೇಗಾ ಕೆಲಸ ಮುಗಸ್ಕೊಂಡ್ ಬರತೇವಿ. ಎಲ್ಲ ಕೆಲಸ ಮುಗಸ್ಕೊಂಡ್ ಮತ್ತ್ ನೀರ ಬೇಕ್ ಅಂದ್ರ ನೀರಿನ ವ್ಯವಸ್ತೆನು ಮಾಡ್ಕೊಂಡಿರ್ತೀವಿ, ಎಲ್ಲಾರು round ಕೂತ್ಕೊಂಡು. ದುಂಡು ಕೂತ್ಕೊಂಡು ಅವಾಗ್ ಆಟಡತಿರತಿದ್ವಲ, ನಾವೆಲ್ಲಾ ಸಣ್ಣೊರಿದ್ದಾಗ. ಹೆಂಗ ಆಟಡತಿದ್ವಿ ಆತರಾನು ಆಟಡತೇವಿ ನಾವು, ಎಲ್ಲಾ friends ಉ ಸೇರಿ ಬಣ್ಣಗಳನ್ನಾ ತೊಗೊಂಡು ಆಮೇಲೆ ಅದೆಲ್ಲ. ಒಂದೊಂದ್ ಬಣ್ಣದ ಬಗ್ಗೆನೂ ಅವರ ಅದ್ರ ಬಗ್ಗೆ ಹೇಳ್ತಾರೆ ಎಲ್ಲಾ ಬಣ್ಣ ಹಚ್ಚಕೊಂಡ್ ಬಣ್ಣದಲ್ಲಿ ಆಟ ಆಡಿ, ಅಂತಾಕ್ಷರಿ ಮಾಡಿ. ಹಾಡಿನ ಬಂಡಿ ಕಟ್ಟ ಕೊಂಡು ಆಮೇಲೆ ಬೇಕಂದ್ರ ಒಬ್ಬೊಬ್ರು dance ಮಾಡ್ತಾರೆ. ಅವರವರ ಪ್ರತಿಭೇನ ಅವ್ರು ತೊರಸ್ಕೊಂತಾರೆ ಎಲ್ಲ ಒಟ್ಟಗೆ ಸೇರಿ, ಎಷ್ಟ time ಹೋಗ್ತೇತಿ ಗೊತ್ತೇ ಆಗೊದಿಲ್ಲ

ಅಷ್ಟ್ ಖುಷಿಯಾಗಿ ಆ ಹಬ್ಬನ celebrate ಮಾಡತೇವಿ ನಾವು. ಹಬ್ಬ ಆಚರಿಸ್ತೀವಿ ಅಷ್ಟು ಚನ್ನಾಗಿ ಆಚರಿಸ್ತೀವಿ. ನಾವ್ ಪ್ರತೀ ವರ್ಷಾನು ನಾವ್ ಇದೆ ತರಾನ ನಮ್ಮ colony ಯವರು, ನಮ್ ಮಹಿಳಾ ಮಂಡಳಿಯವರು, ಅವರ ಮಕ್ಕಳು ಎಲ್ಲಾರು ಸೇರಿ. ಪ್ರತೀ ವರ್ಷಾ ಇದೆ ತರಾನೆ ಮಾಡತೇವಿ ನಾವು ಹಿಂಗಾಗಿ ಬಾಳ ಖುಷಿ ಆಗತೇತಿ ಈ ತರಾ ಹಬ್ಬಾ ಮಾಡಾಕ. ವರ್ಷಕೊಂದ ಹೋಲಿ ಬರ್ತಿತ್ತಲ್ಲಾ, ಎಲ್ಲಾರು ಅದು ಆ ಹಬ್ಬಾನ ಚೆನ್ನಾಗಿ ನಾವೆಲ್ಲಾರು ಸೇರಿ ಆಚರಿಸ್ತೀವಿ ಮತ್ತೆ ಸಾಯಂಕಾಲ ಎಲ್ಲಾರು ಸೇರಕೊಂಡು. ಚೆನ್ನಾಗಾಯಿತಂತ ಅಂತ ಒಬ್ರಿಗೊಬ್ಬರು ಮಾತಾಡಕೊಂತೀವಿ. ಆ ದಿನಾ full ನಾವೆಲ್ಲರೂ ಖುಶಿಯಾಗಿರತೇವಿ, ಒಟ್ಟಗೇ ಹೋಳಿ ಹಬ್ಬಾ ಅಂದ್ರ ಹಿಂಗ. ಕೆಟ್ಟ ಸುಟ್ಟಕೊಂಡ್ ಕೆಟ್ಟದೆಲ್ಲ ಸುಟ್ಟ ಮುಂದೆಲ್ಲಾ ಒಳ್ಳೇದಾಗ್ಲೀ ಅಂತರಲಾ ಹಂಗೆ, ನಾವೆನರ್ ನಮ್ ಮೈಮೇಲಿರೋಂತ ಕೆಟ್ಟ ಬಣ್ಣ ಹೋಗಿ. ಮುಂದೆ ಬಣ್ಣ ಬಣ್ಣದ ಜೀವನ ನಮಗ ಸಿಗ್ಲಿ ಅಂತ ಆ ಈ ಹಬ್ಬ ಆಚರಿಸ್ತಾರೆ. ಅದಕ್ಕೆ ನಮಗೇ ಬಾಳ ಖುಷಿ ಆಗತೇತಿ, ಹೋಳಿ ಹಬ್ಬಾ ಆಚರಸೊಣ ಎಲ್ಲಾರು ಖುಷಿ ಖುಷಿಯಾಗಿ ಈ ಹಬ್ಬಾ ಆಚರಸಕೊಂಡು, ಆ ದಿನಾ ನಮ್ಮ ಗೆಳತಿಯರ ಜೊತೆ. ನಮ್ಮ ಪರಿವಾರದ್ ಜೊತೆ ಆ ದಿನಾ ಕಳಿಯೋನಂತೆ okay, thank you ಧನ್ಯವಾದ.

ಶಿಕ್ಷಣದ ಮಹತ್ವದ ಬಗ್ಗೆ ಹೇಳಲು ಇಚ್ಛಿಸುತ್ತೇನೆ. ನಮ್ಮ ಜೀವನಕ್ಕೆ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣವಿಲ್ಲದೆ ನಾವು ನಮ್ಮನ್ನು ಯಶಸ್ಸನ್ನು ಸಾಧಿಸಲು ಸಾಧ್ಯವಿಲ್ಲ. ಶಿಕ್ಷಣ ಪ್ರತಿಯೊಬ್ಬ ಜೀವಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಬಹಳ ಮುಖ್ಯ ಶಿಕ್ಷಣ ಪಡೆಯಲು ನಾವು ಶಾಲಾ ಕಾಲೇಜಿಗೆ ಹೋಗುತ್ತೇವೆ ಮತ್ತು ಗುರುಕುಲ ಶಿಕ್ಷಣಕ್ಕೆ ಹೋಗುತ್ತೇವೆ. ಮತ್ತೆ ಇದೆಲ್ಲ ಶಿಕ್ಷಣ ನೀಡುವ ಮಾಧ್ಯಮವಾಗಿದೆ ಶಿಕ್ಷಣ ಶಾಲೆಯಿಂದ ಮಾತ್ರ ಕಲಿಯುದು ಅಲ್ಲ ನಾವು ಎಲ್ಲ ಎಲ್ಲ ವಿಧದ activities . ಎಲ್ಲಾ ವಿಧದ ಚಟುವಟಿಕೆಗಳಿಂದಲೆ ನ~ ನಾವು ಶಿಕ್ಷಣವನ್ನು ಪಡೆಯುತ್ತೇವೆ ಕಾಲಿ ಶಾಲೆಯಿಂದ ಪಡೆಯುದು ಮಾತ್ರವಲ್ಲ book ನಿಂದ ಓದಿದ್ದು ಮಾತ್ರ ಶಿಕ್ಷಣ ಅಲ್ಲ ನಾವೊಂದು ಜನರಿಂದ ಒಳ್ಳೆಯ ಮಾತುಗಳನ್ನು ತಿಳಿದು ಅ~ ಅದು ಕೂಡ ಶಿಕ್ಷಣವಾಗಿರುತ್ತದೆ. ಮತ್ತೆ ನಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶಿಕ್ಷಣ ಒಂದು ಪ್ರಮುಖ ಸಾಧನವಾಗಿದೆ ಹ್ಮ್‌ ಶಿಕ್ಷಣದಿಂದ ನಾವು ನಮ್ಮ ಜೀವನದಲ್ಲಿ ಸಾಧನೆ ಮಾಡಲು ಸಹಕಾರಿ. ಹ್ಮ್‌ ಶಿಕ್ಷಣದಿಂದ ನಾವ್ ನಮ್ಮ ಜೀವನದಲ್ಲಿ ಸಾಧನೆ ಮಾಡಲು ಸಹಕಾರಿಯಾಗಿರುತ್ತದೆ. ಈ ಶಿಕ್ಷಣದಿಂದ ವೈದ್ಯರಾಗಬಹುದು ಮತ್ತೇ ಶಿಕ್ಷಕರಾಗಬಹುದು, Engineer ಆಗಬಹುದು ವಕೀಲರಾಗಬಹುದು. ಹ್ಮ್‌ ಮತ್ತೆ ಮನೆಯಲ್ಲಿರುವ ತಾಯಂದಿರು ಶಿಕ್ಷಣವನ್ನು ಪಡೆದರೆ ತಮ್ಮ ಮಕ್ಕಳಿಗೆ ಓದಿಸಲು ಅನುಕೂಲವಾಗುತ್ತದೆ ಮತ್ತೆ ನಾವು ನಮ್ಮ ನಮ್ಮ ಮನೆಗೆ ಬೇಕಾಗುವ ಎಲ್ಲ banking ಕೆಲಸ ಆಗ್ಬೋದು. ಹ್ಮ್‌ ಇತರ ಸಾರ್ವಜನಿಕ ಚಟುವಟಿಕೆಗೆ ಶಿಕ್ಷಣ ಒಂದಿದ್ದರೆ ತುಂಬಾ ಸುಲಭವಾಗುತ್ತದೆ ಇಲ್ಲದ್ರೆ ನಾವು ಕಷ್ಟ ಪಡಬೇಕಾಗ್ತದೆ ಪ್ರತಿಯೊಂದಕ್ಕೂ ಹ್ಮ್‌ ಶಿಕ್ಷಣ ಇರಲೇಬೇಕು ಮನುಷ್ಯನಿಗೆ ಹ್ಮ್‌. ಪ್ರಾಣಿಗಳಿಗೆಸ ಈಗ ಶಿಕ್ಷಣ ಇರುದಿಲ್ಲ ಆದ್ರೆ ಮನುಷ್ಯನಿಗೆ ಒಂದು ಶಿಕ್ಷಣ ಇದ್ದರೆ ಅವರೊಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೋದು ಜೀವನದಲ್ಲಿ ಹ್ಮ್‌ ಮತ್ತೇ. ಈಗ ವೃತ್ತಿಗಳನ್ನು ಪಡೆಯಲು ಏಕೈಕ ಸಾಧನ ಶಿಕ್ಷಣ ಈಗ ಕೆಲಸಗಳನ್ನು ನಿಭಾಯಿಸಲು ಏಕೈಕ ಸಾಧನೆ ಅಂದರೆ ಅದು ಶಿಕ್ಷಣ ಶಿಕ್ಷಣ ಇಲ್ಲದೆ ನಾವು ಉತ್ತಮ ಸ್ಥಾನವನ್ನು ಪಡೆಯಲು ಸಾಧ್ಯವೇ ಇಲ್ಲ ಶಿಕ್ಷಣದಿಂದ ನಮಗೆ. ನಮ್ಮ ಜೀವನದಲ್ಲಿ ಧೈರ್ಯ ಬರುತ್ತದೆ ಹ್ಮ್‌ ಶಿಕ್ಷಣ ಇದ್ರೆ ನಾವು ಎಲ್ಲಿಗೆ ದೇಶದ ಯಾವ ಮೂಲೆ ಮೂಲೆಗೆ ಹೋಗಿ ಹ್ಮ್‌ ಇನ್ನು ಉತ್ತಮ ಶಿಕ್ಷಣವನ್ನು ಪಡೆಯುದು ಹ್ಮ್‌ ಧೈರ್ಯ ಬರುತ್ತದೆ. ಹ್ಮ್‌ ಶಿಕ್ಷಣದಿಂದ ನಾವು ಖಾಲಿ ಪುಸ್ತಕದ ಬದನೇಕಾಯಿಯನ್ನು ಮಾತ್ರ ನಾವು ಶಿಕ್ಷಣವನ್ನು ಪಡೆಯಲು ಸಾಧ್ಯವಿಲ್ಲ ಮನುಷ್ಯ ಮನುಷ್ಯ ಮನುಷ್ಯರು ಮಾತ್ರ ಮಾತಾಡಿಕೊಂಡು ಹ್ಮ್‌ ಬೇರೆಯವರತ್ರ ವ್ಯವರಿಸುವಾಗ ಅವರು ಒಳ್ಳೆಯ. ಗುಣವನ್ನು ನಮ್ಮಲ್ಲಿ ವ್ಯಕ್ತಪ~ ವ್ಯಕ್ತ ಗೊಳಿಸುವುದು ಉತ್ತಮ ಪಡಿಸುದು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದು ಅದುಸ ಶಿಕ್ಷಣ ಹ್ಮ್‌ ಶಿಕ್ಷಣ ನಮ್ಮಲ್ಲಿರುವ ಆತ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹ್ಮ್‌ ಶಿಕ್ಷಣ ಮತ್ತು ಆತ್ಮವಿಶ್ವಾಸದಿಂದ ನಮ್ಮ ವ್ಯಕ್ತಿತ್ವ ಉತ್ತಮ ಮಟ್ಟದಲ್ಲಿ ಇರುತ್ತದೆ ಶಿಕ್ಷಣದಲ್ಲಿ ಹ್ಮ್‌ ಮತ್ತೆ ಶಿಕ್ಷಣದಿಂದ ನಾವು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಶಿಕ್ಷಣವನ್ನು ಮುಂದಿನ ಜನಾಂಗಕ್ಕೆ ಅದಕ್ಕಿಂತ ಹೆಚ್ಚು ಶಿಕ್ಷಣವನ್ನು ಕೊಟ್ಟು ಅವರನ್ನು ಒಂದು ಒಳ್ಳೆ ವ್ಯಕ್ತಿತ್ವದಿಂದ.

ಹಾ ಚನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ ಶ್ರವಣ್?

ಹೌದಾ! ಮತ್ತೆ ಎಂತ ವಿಶೇಷಾ? ವಿಶೇಷ ಅದುವೆ ನಂದ್ ಅಣ್ಣನ್ ಮದುವೆ ಹಾಗೆ ಕರೀವಾ ಹೇಳಿ. ಅಹ್ ಯಾವಾಗ ಮದುವೆ?

ಹೌದ! fix ಆಗಿ, ಯಾವಾಗ fix ಆಗಿದ್ದು, ನಮ್ಗೆಲ್ಲ ವಿಷ್ಯನೆ ಗೊತ್ತಿಲ್ಲ? ಅದ್ ಅವ್ರ್ದು sudden love marriage ಅವ್ರದ್ದು ಹಾಗೆ sudden sudden ಅಲ್ಲಾಯ್ತು.

ಹೌದಾ ಹ್ಮ್. ಮತ್ತೆ ಹುಡ್ಗಿ ಯಾವ್ ಕಡೆ?

ಉಡ್ಪಿಯಾ ಪರ್ವಾಗಿಲ್ಲ ಹತ್ರಾನೆ ಆಯ್ತಲ್ಲ. ಹೌದೌದು. ಒಂದೇ company ಅಲ್ಲಿ ಇದದ್ದು ಅವ್ರು.

ಅಹ್ ಅವ್ರ್ ಬೆಂಗ್ಳೂರ್ ಅಲ್ಲ್ work ಮಾಡ್ತಿದ್ರಲ್ಲಾ, ಅಲ್ಲೇ ಅವ್ರಿಗೆ. ಪ್ರೀತಿ ಇತ್ತಂತೆ ಹಾಗೆ.

ಸರಿ ಸರಿ ಪರವಾಗಿಲ್ಲ. ಮತ್ತೇ, ಎಲ್ಲಿ ಮದ್ವೇ? ಮದ್ವೆ ಅದೆ ಕಟೀಲಲ್ಲೀ ಧಾರೆ ಉಂಟು.

ಮತ್ತೆ ಆವತ್ತೇ ಸಂಜೇ ಮನೆ ಹ ಮನೆಯಲ್ಲಿ reception ಇಟ್ಟಿದ್ದೇವೆ. ಹೌದಾ! ಸರಿ ಸರಿ. ಮತ್ತೇ ಮದ್ವೆಯದ್ದೂ ಸಮಾರಂಭ ಎಲ್ಲ ಜೋರಾಗಿರ್ಬೇಕು? ಹೌದು ಇನ್ನು ಆಯ್ತು, ಸುರು ಆಗಿದೆ ಈಗನೇ.

ಬಟ್ಟೆಗಳೆಲ್ಲ purchase ಮಾಡ್ಲಿಕ್ಕೆ ಹೋಗಿದ್ದಾರೆ ಇವತ್ತು, ನಾನು ಹೋಗ್ಲಿಲ್ಲಾ. ಹೌದಾ! ನಿಮ್ದಾಯ್ತಾ purchasing ? ನಂದು last ಮಾಡುವ ಹೇಳಿ. ನಾವ್ ಎಲ್ಲ ಒಂದು reception ಗೆ dress coding ಹೇಳಿ ಮಾಡಿದೆವೆ ಅದು ಸಿಗ್ತಾ ಇಲ್ಲ dress ಅದನ್ನೇ ಹುಡಕ್ತಾ ಇದ್ದೇವೆ colour ಅದ್ದು.

ಮತ್ತೇ ಹುಡ್ಗಿದು purchase ಎಲ್ಲ ನಿಮ್ಗೆನಾ, ಅತ್ವಾ ಅವ್ರ್ ಕಡೆಗೆನಾ? ಹಾ purchase ಅವರಿಗೊಂದು ಧಾರೆ ಸೀರೆ ಒಂದು ಕೊಡ್ಲಿಕುಂಟು, ಅದ್ ನಾವೇ ಮಾಡುದು.

ಮತ್ತೆ ಎಲ್ಲಾ ಅವರೇ ಮಾಡ್ತಾರೆ. ಮತ್ತೆ ಸ್ವಲ್ಪ ಬಂಗಾರ ತೊಕೊಳ್ಲಿಕುಂಟು.

ಮತ್ತೆ ಕಡೆ ಅಲ್ಲಾ, ಹಾಗಾಗಿ ಎಲ್ಲಾ family ಅವ್ರಿಗೆಲ್ಲ ಬಟ್ಟೆ ತೆಗೆದು ಕೊಡ್ಬೇಕಾಗ್ತದೆ. ಹೋ! family friends ಅವ್ರಿಗೆಲ್ಲ ಬಟ್ಟೆ ಇಲ್ಲ ಮದ್ವೆ ಲೆಕ್ಕದಲ್ಲಿ? Friends ಬನ್ನಿ ಕೊಡುವಾ ನಾವಂದ್ರೆ ಈಗ ಅದೇ dress code ಹುಡುಕ್ತಾ ಇದೆವಲ್ಲ ಅದು ಆದಮೇಲೆ ನಾವು ನಿಮ್ಗೆ ಅದ್ರದ್ದು WhatsApp ಕಳಿಸ್ತೇನೆ photo. ಹಾ ಆಯ್ತಾಯ್ತು. ನೋಡ್ವ ನಾವು ಖಂಡಿತವಾಗಿ ಮದ್ವೆಗೆಲ್ಲಾ ಬರ್ತೀವಿ function ಈಗೆ. ಹಾ ಬರ್ಬೇಕು. ನೀವ್ ಅಂದ್ರೇ ಮು~ ಮುಂಚಿನ್ ದಿವಸ ರಾತ್ರಿ मेहंदी ಉಂಟು ಅದಕ್ಕೆಸ ಬನ್ನಿ. family ಸಮೇತ ಬನ್ನಿ. ಹ್ಮ್ ಖಂಡಿತ ಬರ್ತೀನಿ, ಖಂಡಿತ ಬರ್ತೀನಿ. ಮತ್ತೆ ಕೆಲವ್ friends ನಸ ಮತ್ತೆ ಕರ್ದಿದೆನೆ college life college days ಅದ್ದು.

ಗಾಡಿ ಅಂದ್ರೇ, bus ಮಾಡಿದ್ದೇವೆ ಕಟೀಲಿಗೆ.

ಬೆಳಿಗ್ಗೆ ಅದು ಎಂಟು ಗಂಟೆಗೆ ಹೊರಡ್ತದೆ. ಮತ್ತೆ reception ಮನೆಯಲ್ಲಿ ಇದ್ದ್ ಅಲ್ಲಾ ಅದಕ್ಕೆಂತ ಮಾಡ್ಲಿಲ್ಲ. family ಅವ್ರ್ ಮತ್ತೇ friends ಅವ್ರ್ ಅಲ್ಲಿ ಇದ್ದವ್ರು ಇಲ್ಲಿಗೆ ಬರ್ಬೋದು ಅಂತ ಹೇಳಿ ಹಾಗೆ. ಹೌದಾ, ಎಲ್ಲಿ ನಿಮ್ಮ ಮನೆ ಇಂದನೆ ಅಲಾ ಗಾಡಿ ಹೊರ್ಡದು.

ಹಾ ಎಂಟು ಗಂಟೆಗೆ ಹಾಗಾದ್ರೆ ಇರ್ಬೇಕಲ್ಲಾ ನಿಮ್ಮ ಮನೆ ಹತ್ರಾ?

ನಾನ್ ಯಾವದಕ್ಕೂ ಕರೆ ಮಾಡ್ತೀನಿ ಆಯ್ತಾ ಬಂದಾಗ, ಮತ್ತೇ bus ತಪ್ಪಿದ್ರೆ ಕಷ್ಟ ಆಗ್ತದಲ್ಲ. ಅದ್ ಹೌದು. ಒಂದ್ ಹೇಳಿ, call ಮಾಡಿಬಿಡಿ ಬೆಳಿಗ್ಗೆ ಹೊರ್ಡ್ವಾಗ. ಇಲ್ಲಾದ್ರೆ ಅಲ್ಲಿಯೆ ಅಲ್ಲಾ, ಪಕ್ಕದಲ್ಲಿ ಅಲ್ಲಾ ಬರ್ತೆನೆ.

ಹ್ಮ್ ಮತ್ತೇ, ಮದ್ವೆ ಅಲ್ಲಿ simple ಅಲ್ಲಾ ಕಟೀಲಲ್ಲಿ?

ಅಲ್ಲಿ ಕಟೀಲಲ್ಲೀ ಒಳ್ಳೆದು ದೇವಸ್ಥಾನದಲ್ಲಿ ಮದ್ವೆ ಆಗಿ ಆಶೀರ್ವಾದ ತೊಗೊಂಡ್ . ಎಲ್ಲಾ ಬಂದವ್ರ್ಗೆಸ ದೇವಸ್ಥಾನ ಸ ನೋಡಿದ ಹಾಗಾಗ್ತದೆ. ಮತ್ತೆ ನೋಡಿದಾಗೆ ಆಗ್ತದೆ. ಈವಾಗ್ಲೇ, ತುಂಬಾ ಜನ ದೇವಸ್ಥಾನದಲ್ಲೆ ಮಾಡ್ತಾರೆ. ಹೌದೌದು ಅದುವೆ ಒಂದೂ. ಕಡೆ ಮಾಡಿ, ಮತ್ತ್ ಒಂದ್ ಕಡೆ reception ಆಗುವಾಗ ಒಂಚೂರ್ ಸ್ವಲ್ಪಾ ಅದ್ದೂರಿ ಆಗಿ ಮಾಡುದು ಹೇಳಿ. ಕಟೀಲ್ ದೇವಸ್ಥಾನ ತುಂಬಾ ಪ್ರಸಿದ್ಧಿ ಪಡೆದ ದೇವಸ್ಥಾನ ಅಲ್ಲಾ.

ಹೌದು, okay ನಾನು ಇನ್ನು ಹೋರ್ಡತೇನೆ ಹೇಳಿದ್ದೇನೆ ಈಗ ಕರೀತಿದ್ದಾರೆ call ಮಾಡಿ.

ಮತ್ತೆ ಮದ್ವೆದ್ಸ ತುಂಬಾ ಖರ್ಚು ಇದ್ ಎಲ್ಲ ಇಡ್ಬೋದು ನಿಮ್ಗೆ.

Okay bye.

Hello ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಮತ್ತೆ ವಿಶೇಷ? ವಿಶೇಷ ಎಂತ ಇಲ್ಲ ಕೆಲ್ಸಯೆಲ್ಲ ಮುಗಿಸಿ ಬಂದ್ರಾ? ಹ್ಮ್ ಇಲ್ಲ office ಲ್ಲೆ ಇದ್ದೀನಿ. Office ಲ್ಲೆ ಇದ್ದೀರಾ ನಾನ್ ಮನೆಗೆ ಬಂದೆ.

ವಿಶೇಷ ಹೇಳಿ ಏನಾದ್ರು ಉಂಟಾ? ವಿಶೇಷ ನೀವೆ ಹೇಳ್ಬೇಕು ತುಂಬ time ಆಯ್ತಲ್ಲ. ಹೌದೌದು ನಂದು ಏನ್ ಗೊತ್ತ ಒಂದು ಚಿಕ್ಕ ಸಮಸ್ಯೆ ನೀವು ಅದಕ್ಕೆ suggestion ಕೊಡ್ಬೇಕು.

ನಾನೊಂದು Credit Card apply ಮಾಡಿದ್ದೇನೆ.

ಹ ಹಾ ಬಂತಾ ನಿಮ್ಗೆ ಅದು Credit Card ?

ಅದು ಹೇಗೆ ಏನು ಹೇಗೆ ಇದು ಮಾಡುದು ಅದ್ರಿಂದ ಏನ್ ಲಾಭ ಏನ್ ಮಾಡ್ಬೋದು?

ಹ್ಮ್ Credit Card ಒಳ್ಳೇದೆ.

ಆದ್ರೆ ಅದನ್ನ use ಮಾಡೋ ರೀತಿನೆ ಮಾಡ್ಬೇಕು.

ನಾವು ಅತಿಯಾಗಿ use ಮಾಡಿದ್ರೆ ತುಂಬ ಕಷ್ಟ.

Credit Card ಅಹ್ direct ನಮ್ಮ cibil scores ಗೆಲ್ಲಾ link ಆಗಿರುತ್ತೆ ಇವಾಗ ಅಹ್ ಒಂದು ನಿಮ್ಗೆ ಒಂದು ಲಕ್ಷದ credit limit ಕೊಟ್ಟಿದ್ದಾರೆ ಅಂದ್ರೆ.

ನೀವು monthly ಅದನ್ನ ಅಷ್ಟು use ಮಾಡ್ಬಾರ್ದು.

ಒಂದ್ ಲಕ್ಷ ಕೊಟ್ಟಿದ್ದಾರೆ ಅಂದ್ರೆ ಒಂದ್ ಮೂವತ್ ಸಾವ್ರ ನಲ್ವತ್ ಸಾವ್ರ ಒಳಗಡೆ.

ನೀವ್ spend ಮಾಡಿ ಅದನ್ನ repayment time to time ಮಾಡಿರ್ಬೇಕು.

ಈವಾಗ ನೀವು ಒಂದ್ ಲಕ್ಷದ್ Credit Card ಬಂದಿದೆ ನಾನು ಒಂದ್ ಲಕ್ಷನೆ spend ಮಾಡಿದ್ರೆ next ನಿಮ್ದು cibil Score down ಆಗುತ್ತೆ cibil score ಯಾಕಂದ್ರೆ down ಆದ್ರೆ.

ಅದೆಲ್ಲ link ಆಗಿರುತ್ತೆ ಆಮೇಲೆ charges ಹಾಕ್ತಾರೆ ನೀವೇನಾದ್ರು payment ಮಾಡದಿದ್ರೆ.

So, Credit Card ತಗೊಂಡಿದ್ದೀರಾ ಒಳ್ಳೇದೆ ಅದು ತಗೊಂಡ್ರೇನೆ ಒಳ್ಳೇದು actually ನಿಮ್ಗೆ.

Maintain ಮಾಡೋಕ್ ಬಂದ್ರೆ ಅದ್ ನಿಮ್ಗೆ ಮುಂದೆ loan ಸಿಗೋಕೆಲ್ಲ use ಆಗುತ್ತೆ. ಅಂದ್ರೆ ನೀವು correct time ಗೆ payment correct time ಗೆ ಇದೆಲ್ಲ ಮಾಡಿದ್ರೆ.

ಒಳ್ಳೆದಾಗಿರುತ್ತೆ Credit Card ಇನ್ನು ತುಂಬ use ಇದೆ.

ಏನಂದ್ರೆ ನಿಮ್ಗೆ offers ಲ್ಲ ಬರುತ್ತೆ ನೀವೀಗ ಒಂದ್ ಹತ್ತ್ ಸಾವ್ರುಪಾಯಿದ್ದು mobile ತಗೋತೀರಾ ಅಂದ್ರೆ.

HDFC Credit Card use ಮಾಡ್ಲಿಕ್ಕೆ ಬರ್ತಿರಾ ಅಂದ್ರೆ ನಿಮ್ಗೊಂದ್‌ ಇಷ್ಟು percent discount ಅಂತೆಲ್ಲ ಕೊಡ್ತಾರೆ.

So, but ಏನಂದ್ರೆ ನೀವು ಎಷ್ಟೇ ತಗೋಳಿ ಇವಾಗ ನೀವು ಒಂದ್ ಲಕ್ಷ ಅದನ್ನೊಂದು ಮೂವತ್ ಸಾವ್ರುಪಾಯಿದ್ ಅಹ್ ಈ limit ತನ್ಕ use ಮಾಡಿ ಅಂದ್ರೆ.

ನೂರುಪೈಯಲ್ಲಿ ನೀವು ಮೂವತ್ percent ಮಾತ್ರ use ಮಾಡ್ಬೇಕು every time.

ಅದಕ್ಕಿಂತ ಎಲ್ಲ ನೂರುಪಾಯಲ್ಲಿ ನೂರುಪಾಯಿನೂ use ಮಾಡೋಕೆ ಹೇಳ್ತಾರಾವ್ರು.

But ಆತರ ಮಾಡಿದ್ರೆ ನಿಮ್ಗೆ cibil score ಗೆ effect ಉ.

ಅಂದ್ರೆ ನಿಂಗೊಂದ್ ಒಂದ್ ಹಣ management ಮಾಡಕಾಗಲ್ಲ ಅನ್ನೋತರ ಎಲ್ಲ link ಆಗಿರುತ್ತೆ ಅದ್ರಲ್ಲೆ.

So ಇವಾಗ ನೂರುಪೈ ಇತ್ತು, ಅಂದ್ರೆ ನೀವ್ ಅದೆಲ್ಲ ಮೂವತ್ ರುಪೈ ತನಕ spend ಮಾಡಿ.

ಮತ್ತೆ spend ಮಾಡಿದ್ದು correct time ಗೆ payment ಮಾಡಿದ್ರೆ ನಿಮ್ದು cibil Score build ಆಗುತ್ತೆ ಆ cibil Score build ಆದ್ರೆ next ಯಾವ್ದೆ loan ತಗೊಂಡ್ರುನು ನಿಮ್ಗೆ ಆ marks ಎಲ್ಲ ನಿಮ್ಗೆ immediate ನಿಮ್ profile approve ಆಗುತ್ತೆ ಎಲ್ಲಾ ಕಡೆ.

So ಆಮೇಲೆ ನೀವು ಆದಷ್ಟು ಇವಾಗ ಒಂದು ಐದ್ನೇ ತಾರೀಖು ನೀವು bill payment last date ಇರುತ್ತೆ.

ನೀವ್ ಅದಿಕ್ಕಿಂತ ಒಂದ್ ಹತ್ನೆ ದಿನ ಮುಂಚೆ pay ಮಾಡಿ ಅವಾಗ್ಲು ಒಳ್ಳೆದೆ.

ಅಮೇಲೆ ಎಲ್ಲೆಲ್ಲಿ offer ಇರುತ್ತೆ ಅವಾಗ ಅಹ್ use ಮಾಡಿ ಅದನ್ನ.

ಆಮೇಲೆ ಆಮೇಲೆ ನಿಮ್ಗೇನ್‌ ಗೊತ್ತಾ ತುಂಬ ಕಡೆ offers ಕೊಡ್ತಾರೆ ಅದನ್ನು use ಮಾಡಿ ಮಾಡಿ ಅಂತ phone ಮಾಡ್ತಾ ಇರ್ತಾರೆ.

ಅವಾಗೆಲ್ಲ use ಮಾಡೋಕೋಗ್ಬೇಡಿ ಆಮೇಲೆ ಯಾರ್ಗು ಎಂತ ಹೇಳೋಕೊಗ್ಬೇಡಿ ನನ್ನತ್ರ credit ಇದೆ ಅಂತ.

Emergency ಬಂದ್ರೆ use ಮಾಡಿ ಅಮೇಲೆ ಕೆಲವೊಂದ್ಕಡೆ ತಲೆ ಅಂದ್ರೆ ಅಹ್ ಸ್ವಲ್ಪ mind use ಮಾಡಿ use ಮಾಡಿದ್ರೆ.